ಅಹ್ ತಂಬು ತಕೊಂಡು ಕೆಲಸ ಮಾಡ್ ಕೊಡ್ತಾರಾ.

ಉಹ್ಹ್ಹ್ ಈವಾಗ ಏನ್ ಮಾಡ್ತಾರಾ ಅಂದ್ರ ಮೈ ಬಗ್ಗಿಸಿ ದುಡಿಯೋದ್ ಬಿಡ್ತಾರಾ.

ದಸರಾ ಹಬ್ಬದ್ ನಮ್ ಕಡೆ ಗಿಂತ ಬೇಸರಆಗಿ ಇನ್ನ ಜೋರ್ ಮಾಡ್ತಾರಾ.

ಅಹ್ ಇವ್ರು ಉನ್ನೊಂದು ಮತ್ತು ಎಕ್ಸಾಸೈಸ್ ಮಾಡೋದು --

ಉಹ್ಹ್ ಅವು ಏನ್ ಎಲ್ಲ ಕಡೆಗೂ ಮಾಡ್ತರ್ ಇವು ಎಲ್ಲ --

ಹೊಸ ಹೊಸಾ ಸ್ಟೈಲ್ ಅನ್ನಿಸ್ತವು ನಂದು ಅಂತ ಭಾವನೆ ಬರಂಗಿಲ್ಲ ಕೂತ್ಕಣಕು ಹೆದ್ರಿಕೆ ಮತ್ತೆ --

ದಣಿಬೇಕು ಕೆಲಸ ಮಾಡಬೇಕು ಅದಕ್ಕ ಇಲ್ ಬರ್ತಾರಾ.

ಅವ್ರು ಅಂಬೇಡ್ಕರ್ ಎಲ್ಲಾನು ಮಾಡ್ಯಾರ ಸಂವಿಧಾನಕ್ ಬಹಳ --

ಒನ್ತರಾ ಗೇಟ್ವೆ ನ ಬೆಳಕಾವ ಅಂದ್ರ --

ನಾನೇನ್ ಹೋಗಿಲ್ಲ ಮಿಲಿಟರಿ ಹಾಸ್ಪಿಟಾಲಿಗೆ ನಾನ್ ಹೋಗೋದೇ ಕಮ್ಮಿ ಒಂದೀಟ ಆಸ್ಪತ್ರೆಗೆ.

ಯಾಕಂದ್ರೆ ಮಿಲಿಟರಿ ಅಂದ್ರೆ ಹಂಗ ಬಹಳ ಸ್ಟ್ರಿಕ್ಟ್ ಬಹಳ ಛಲ.

ಓಟ್ಸ್ ಇಂದ ಅಂಗಡಿ ಉಹ್ ಇಂತವಕ ಎಲ್ಲ ಮಕ್ಕಳಿಗೆ ಜಾಸ್ತಿ ಇನ್ತವೆಲ್ಲ ಹೇಳ್ಕೊಡ್ಬೇಕು.

ಬಹಳ ರುಚಿ ಅಂಸ್ಥೈತಿ ನಮ್ ದೇಶದ ಅಡಿಗೆ ನಾವ್ ಮಾಡಿದಾಗ-

ನಮಗ ಇಷ್ಟಾ ಆಗತೈತಿ ಬಹಳ ನಮ್ ದೇಶದ್ ಅಂತ ಅಂದ್ರ --

ಉಹ್ ಪೆಟ್ರೋಲ್ ಬಂಕ್ ಆದ್ರೆ ಲಾರಿಗೆ ಡಿಸೇಲ್ ಹಾಕಿಸ್ತಾರ.

ಪೆಟ್ರೋಲ್ ಡಿಸೇಲ್ ಒಂದೇ ಹಂತಾನೆ ಎರಡ್ ಎರಡ್ ಸೈಡಿಗೆ ಒಂದು ಪೆಟ್ರೋಲ್ ಹಾಕ್ತಾರಾ--

ಪೆಟ್ರೋಲ್ ಅಷ್ಟೇ ಡಿಸೇಲ್ ಅಷ್ಟೇ ಅಂತ ಏನ್ ಸೆಪೆರೇಟ್ ಇರೋಂಗಿಲ್ಲ ಆದ್ರೂ ಚಲೋ ಆಗೈತಿ ಯಾವ ಅಂಗಡಿಗೆ ಹೋದ್ರು ಎಲ್ಲ ಸಿಗತಾವಳ.

ಉಹ್ ಈಗ ಕಾಂಪಿಟಿಷನ್ ಬಹಳ ಇರೋದ್ಕ ಕೋಚಿಂಗ್ ಕ್ಲಾಸ್ ಬಹಳ ಇದ್ದವ್.